ಹಾ ಅವ್ರೆ ಮಾಡುದಾ ನಿಮ್ಗೆ ಮಾಡ್ಲಿಕ್ಕಿರುದಿಲ್ವ PG ಅಲ್ಲಿ.

ಏ ಇಲ್ಲಪ್ಪಾ ಇವ್ರೇ ಮಾಡಿ ಕೊಡ್ತಾರೆ ಅಂದ್ರೆ ನಾನ್ ಅದೇ ನಾವೇ ಅಡಿಗೆ ಮಾಡಿಕೊಳ್ಳುವಂತ PG ಗೆ ನಾನ್ ಸೇರ್ಲಿಲ್ಲ time ಸಿಗುದಿಲ್ಲ ಅಂತ.

ಹಾ ನಂಗೆ ಎಂತ ಬರ್ತದೇ ಅಂತ ಹೇಳುವಾಗ ಅಷ್ಟು ಪಕ್ಕ ಬರುದಿಲ್ಲ but ಆದ್ರೂ ಅಮ್ಮನತ್ರ ಎಲ್ಲ ಕೇಳಿಕೊಂಡು ಮಾಡ್ತೇನೆ ನಾನು ಮನೆಗೋದ್ರೆ.

ಆ ಇಲ್ಲಪ್ಪ ಯಾರಾದ್ರೂ ಬಂದ್ರು ಮಾಡಿ ಹಾಕ್ತೇನೆ ನಂಗೆ pulao ಹಾಗಿರೋದೆಲ್ಲ ಬರ್ತದೆ ನಂಗೆ.

ಈ dosa idli ಅದ್ರಲ್ಲೆಲ್ಲಾ ನಾನ್ ಸ್ವಲ್ಪ ನಿಧಾನ ನಂಗೆ ಕಷ್ಟ ಆಗ್ತದೆ ಅದು dosa ಯೆಲ್ಲಾ round ಅಲ್ಲಿ ಹಾಕ್ಲಿಕ್ಕೆ.

chapathi ಕೂಡ ಅಷ್ಟೇ ಬರ್ತದೆ but ಅದು round ಅಲ್ಲಿ ಬರುದಿಲ್ಲ.

ಹಾಗೆ ನಿಂಗೆ ಅಡಿಗೆ ಬರ್ತದ ಕಲ್ತಿದ್ಯಾ ಈಗ. ನಾನು ಸಾರು ಮತ್ತೆ ಪಲ್ಯ ಮತ್ತೆ ಹೀಗೆ ಎಂತಾದ್ರೂ poori ಅದೆಲ್ಲ ಮಾಡ್ತೇನೆ ಅಷ್ಟೇ ಬೇರೆ ಎಂತ ಬರುದಿಲ್ಲ.

ಆದ್ರೆ ಈಗಿನ ಹುಡುಗರಿಗೆ ಹುಡುಗಿಯರ್ಕ್ಕಿಂತ ಜಾಸ್ತಿ ಅಡಿಗೆ ಬರ್ತದಲ್ವಾ. ಹೌದು ಹೌದು interest ಜಾಸ್ತಿ ಅದ್ರಲ್ಲೇ ನಮ್ಗೆ.

ಹ್ಮ್ ಅಲ್ಲ ನಮಿಗೆ ಕಾಟಾಚಾರಕ್ಕೆ ಅಮ್ಮ ಇರುವಾಗ ಅಮ್ಮನತ್ರ ಹೇಳುದು ಮಾಡಿಕೊಡು ಅಂತ ಹಾಗೆ ಅಡಿಗೆಯೆಲ್ಲ ಸ್ವಲ್ಪ ಕಲಿಬೇಕು ಮಾತ್ರ.

ಜೀವಿಸ್ಲಿಕ್ಕೆ ತಕ್ಕಷ್ಟಾದ್ರು ಕಲಿಬೇಕು.

ಮತ್ತೆ favourite ಯಾವ್ದು ನಿನ್ದು ಸಿಹಿ ತಿಂಡಿಯಲ್ಲಿ?

ಸಿಹಿ ತಿಂಡಿಯಲ್ಲಿ kai holige ನಿಮ್ಮದು?

ನಂದು laddu ಲ್ಲಿ bundi laddu ಲ್ಲ ಒಂದು rava laddu ಅಂತ ಬಿಳಿ colour ರಿದ್ದು ಇರ್ತದೆ.

ಹ್ಮ್ ಅದ್ ನಂಗೆ ತುಂಬಾ ಇಷ್ಟ but .

ಹೆಚ್ಚಿನ ಕಡೆ ಸಿಗುದಿಲ್ಲ ಅದು ಯಾವ್ದಾದ್ರು ಕೆಲಾವ್ ಕಾರ್ಯಕ್ರಮದಲ್ಲೆಲ್ಲ ಅದೆಲ್ಲ .

ನಿಂಗ್ kai holige ಯಾದ್ರು ಸಿಕ್ತದಲ್ಲಾ ಆಗಾಗ ಮತ್ತೆ ಅಂಗಡಿಗಳಲ್ಲೂ ಇರ್ತದೆ ಮೊನ್ನೆ ನನ್ನ ಅಮ್ಮ ತೆಕೊಂಡು ಬಂದಿದ್ರು ತಂಗಿಗೆ ಇಷ್ಟ ಅಂತ.

Bele Holige ತಿಂತೇನೆ ಒಮ್ಮೊಮ್ಮೆ ಮಾತ್ರ.

ಖಾರದಲ್ಲಿ ಯಾವ್ದು ಇಲ್ಲ ಖಾರ ಕಮ್ಮಿ ತಿನ್ನುದು ನಾನು.

Chats ಒಮ್ಮೊಮ್ಮೆ ಮಾತ್ರ ಹೆಚ್ಚಿಲ್ಲ.

ಅಂದ್ರೆ ಮೊದ್ಲು ಮೊದ್ಲು ತಿಂತಿದ್ದೆ ಮೊದ್ಲು ಅಷ್ಟಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ತಿಂತಿದ್ದೆ ಈಗ ಅದಕ್ಕಿಂತಸ ಕಮ್ಮಿ ಮಾಡಿದ್ದೆ ಅಂದ್ರೆ ನನ್ಗೆ doctor ತಿನ್ಬಾರ್ದು ಹೇಳಿದ್ದಾರೆ ಹಾಗೆ.

ಹ್ಮ್ ಹೌದು ತಿನ್ಬಾರ್ದು ಅಂತ ಹೇಳ್ತಾರೆ ಅದ್ ನಮಿಗುಸ ಹೇಳ್ತಾರೆ ಆದ್ರೆ ಅದಿಕ್ಕೆ ರುಚಿ ಜಾಸ್ತಿ ಅಲ್ವ ಈ road side ಅಲ್ಲೆಲ್ಲ ಸಿಗುದಕ್ಕೆ. ಹೌದೌದು ಮನೆಲ್ಲೇ ಮಾಡ್ಲಿಕ್ಕೆ ಆಗ್ತದಲ್ಲ.

ಮೊದ್ಲಿನವ್ರಿಗೆ ಅಷ್ಟು ಬರುದಿಲ್ಲ ಈಗ ಅಮ್ಮನಿಗೆಲ್ಲ ಅದೇ chats ಎಲ್ಲ ಆದ್ರೆ ನಾನ್ ಕಲ್ಸಿದ್ದೇನೆ ಅಮ್ಮನಿಗೆ ಮಾಡ್ಲಿಕ್ಕೆ.

ಅದೆಲ್ಲಾ ಈಗಿನ ಕಾಲದ್ದಲ್ಲ. So ನಂಗುಸ easy ಆಗಿ ಬರ್ತದೇ ಮಾಡ್ಲಿಕ್ಕೆ ಅಮ್ಮನಿಗೂಸ ಕಲ್ಸಿದ್ದೇನೆ.

ಗಂಟೆಷ್ಟು ಆಯ್ತು ನಂಗೆ ಈಗ office ಉಂಟಾ ಅಂತ office ಗೆ ಹೋಗ್ಬೇಕಿತ್ತು.

ಸರಿ ಹಾಗಾದ್ರೆ ನಾನು office ಗೆ ಹೊರಟೆ ಇನ್ನು ನಡ್ಕೊಂಡು ಹೋಗ್ವಾಗ ಆಗ್ತದೆ ಅಲ್ಲಿ time .

ಹಾ ಚಾ ಎಲ್ಲ ಆಯ್ತು, ನಿಮ್ದ್ ಆಯ್ತಾ?

ಮತ್ತೆ ಹೇಗ್ ಆಗ್ತಾ ಉಂಟು, college ಎಲ್ಲ?

ಈಗ ಆಗ್ತಾ ಉಂಟು, ಈಗ exam ಅಲ್ಲ ಹಾಗೆ.

ಹ್ಮ್, prepare ಆದ್ರಿಯ exam ಗೆ.

ಆಗ್ತಾ ಉಂಟು, ಇನ್ನೊಂದ್ ಒಂದು last exam ಉಂಟು.

ಹಾ, ಹೇಗ್ ಆಯ್ತ್ ಎಲ್ಲ exam ಎಲ್ಲ?

ಇಲ್ಲಿ ತನಕದೆಲ್ಲ okay ಇನ್ನೊಂದ್ ಉಂಟು .

ಹೌದಾ, tough ಇತ್ತ ಎಲ್ಲ.

ಅದಿಕ್ಕೆ notes ಕೇಳುವ ಅಂತ phone ಮಾಡಿದ್ ನಾನ್. ಹಾಗೆ, ಯಾವ್ subject ನೀವ್.

ನಮ್ದು ಇದು account notes ಬೇಕಿತ್ತು.

ಹಾಗೆ ನಿಮ್ಗೆ ಇವತ್ತ್ phone ಮಾಡಿದ್ ನಾನ್.

ಅಲ್ಲ, ಯಾವಾಗ ನಿಮ್ಗೆ exam start ಆದದ್ದು.

ನಮ್ಗೆ Feb ಸಿಕ್ಕ್ಗೆ, six ಗೆ . ರಜೆ ಎಲ್ಲ ಉಂಟಾ ಸು~ ಸುಮಾರು. ಅಂದ್ರೆ ಇಲ್ಲಿ ತನಕ ಇರ್ಲಿಲ್ಲ ಇದ್ಕೆ ಒಂದುಗೆ ಉಂಟು, just ಒಂದ್ four days ಕೊಟ್ಟಿದಾರೆ ಅದಿಕ್ಕೆ. ಹ್ಮ್, ಯಾವ್ದು last exam?

ಹ ಹೌದಾ, ಈಗ ಓದ್ತಾ. ಹಾ ಓದೋದು ಇನ್ನು ಎರಡು ದಿವಸ ಉಂಟ್ ಅಲ್ಲ ಹಾಗೆ. ಹ್ಮ್, exam ದಿನನೇ ಹಿಂದೆ ಓದೋದ. ಹಾ ಆವತ್ತೇ, ಈಗ ಮನಸ್ಸ್ ಬರಲ್ಲ.

ನಿಮ್ಮದು ಆಯ್ತಾ exam ಅಲ್ಲ, ಇನ್ನು ಉಂಟಾ.

ಹ್ಮ್ ಹ್ಮ್ ಹ್ಮ್, question paper ಎಲ್ಲ ಉಂಟಾ ನಿಮ್ ಅತ್ರ.

ಹ್ಮ್, . ಹಾ ಹೌದು.

ಆಯ್ತ್ ಆಯ್ತಾಯ್ತು, ನೀವ್ ಮತ್ತೆ ಹೇಳಿ ಯಾವುದ್ ಅಂತ ನಾನ್ ಕಳಿಸ್ತೇನೆ.

ಎಂತ ಇಲ್ಲ ಅದೇ ಓದ್~ ಓದ್ತಾ ಇದೇನೆ, exam ಗೆ.

ಇಲ್ಲ ನಮ್ಗೆ ಅಷ್ಟು ರಜೆ ಇಲ್ಲ ಓದ್ಲಿಕ್ಕೆ.

ಹಾ, ಇನ್ನು ಎಷ್ಟು ಉಂಟು exam ಬಾಕಿ.

ಇನ್ನು ಒಂದ್ ಎರಡು ಉಂಟು, ಒಂದೊಂದ್ ದಿನ ರಜೆ ಕೊಟ್ಟಿದ್ದಾರೆ.